ಇದನ್ನು ಮಿಲ್ಕ್ ಡೈರಿ ಎಂದು ಕೂಡ ಕರೆಯಲಾಗುತ್ತದೆ ಮನುಷ್ಯನ ಪ್ರತಿನಿತ್ಯದ ಅವಶ್ಯಕತೆಗೆ ಬೇಕಾದಂತಹ ಹಾಲನ್ನು ನಾವು ಈ ನಂದಿನಿ ಡೖರಿಯ ಮುಖಾಂತರ ಪಡೆಯಬಹುದಾಗಿದೆ.

ಈ ಚಿತ್ರದಲ್ಲಿ ಒಬ್ಬ ತಂತ್ರಜ್ಞನು ಬೈಕ್ ಅನ್ನು ಸರ್ವಿಸ್ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ.

ಮಸೀದಿಯ ಸುತ್ತಮುತ್ತ ಮರ ಗಿಡಗಳಿದ್ದು ಪಕ್ಕದಲ್ಲಿ ಮೈದಾನವಿದೆ.

ಕಟ್ಟಡವು ಮೂರು ಮಹಡಿಗಳಿಂದ ಕೂಡಿದ್ದು ನವೀನ ವಿನ್ಯಾಸವನ್ನು ಹೊಂದಿದೆ.

ಇದು ಸಾಮಾನ್ಯವಾಗಿ ಕ್ರಾಸ್ ಫಿಟ್ ತರಬೇತಿಯ ಭಾಗವಾಗಿರುತ್ತದೆ.

ಒಳಗಿನ ನೋಟದಲ್ಲಿ ನಗರ ವೀಕ್ಷಣೆಯೊಂದಿಗೆ ಮೈದಾನವನ್ನು ಕೂಡ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಬೈಕ್ ಗಳಿಗೆ ಸಂಬಂಧ ಪಟ್ಟ ಉಪಕರಣಗಳನ್ನು ಮಾರುವ ಅಂಗಡಿ ಆಗಿದ್ದು--

ಏಕೆಂದರೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಎಸೆಯುವ ಕಾಳು ಅಕ್ಕಿಗಳನ್ನು ಈ ಪಾರಿವಾಳಗಳು ತಿನ್ನುವುದು ಸಹಜವಾಗಿದೆ ಪಾರಿವಾಳಗಳು.

ಈ ಚಿತ್ರದಲ್ಲಿ ನಾವು ದಿನನಿತ್ಯದ ವ್ಯಾಯಾಮಕ್ಕೆ ಅನುಕೂಲವಾಗುವಂತಹ ಎಲ್ಲಾ ರೀತಿಯ ಉಪಕರಣಗಳನ್ನು ಇಲ್ಲಿ ಕಾಣಬಹು--

ಇಲ್ಲಿ ಬೇಕರಿ ಐಟಂ ಗಳು ಸಿಹಿ ತಿಂಡಿಗಳು ಫ್ರೆಸ್ ಜ್ಯೂಸ್ ಗಳು ಚಿಪ್ಸ್ ಬಿಸ್ಕೆಟ್ ಇತ್ಯಾದಿ ಸಾಮಗ್ರಿಗಳು ಈ ಅಂಗಡಿಯಲ್ಲಿ ಲಭಿಸುತ್--

ಗ್ಲಾಸಿನ ಮೇಲೆ ಕನ್ನಡದಲ್ಲಿ ನಮ್ಮ ಕರ್ನಾಟಕ ಎಂದು ಕೂಡ ಬರೆಯಲಾಗಿದೆ ಇದರ ಜೊತೆಗೆ.

ಸುಂದರವಾಗಿ ದಟ್ಟ ಹಸಿರಿನಿಂದ ಕುಡಿರುವ ಈ ಹೂ ದೋಟವು ಅಂದರೆ ಗಾರ್ಡನ್ ನಮ್ಮ ಕಣ್ಮನಗಳನ್ನು ಸೆಳೆಯುತ್ತಿದೆ.

ನದಿಯ ತುಂಬೆಲ್ಲಾ ಈ ತಾವರೆ ಹೂಗಳು ಸುಗಂಧ ಪರಿಮಳವನ್ನು ಬಿಸುತ್ತಾ ತುಂಬಿ ಕೊಂಡಿದೆ.